ಈ ಚಿತ್ರದಲ್ಲಿ ನಾವು ಹೂವಿನ ಅಂಗಡಿಯನ್ನು ಕಾಣಬಹುದು.

ಹಾಗೂ ಇಲ್ಲಿ ಕೆಲವು ಸೈಕಲ್ಗಳನ್ನು ನೇತು ಹಾಕಿರುವ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಹಲವಾರು ಬಗೆಯ ಬುಕ್ಸ್ ಗಳನ್ನು ನೋಡಬಹುದು ಮತ್ತು ಅವುಗಳು ಚಿಕ್ಕ ಚಿಕ್ಕ ಕಬೋಡಿನಲ್ಲಿ ಇವೆ.

ಮೈಂಡಾರನ್ನು ಹೊಡ್ಸಿದ್ದಾರೆ ಮತ್ತು ಹೂಗಳ ರೀತಿ ಹೂಗಳಿಂದ ಡಿಸೈನ್ ಮಾಡಿದ್ದಾರೆ.

ಮತ್ತು ಇಲ್ಲಿ ಇಬ್ಬರು ವ್ಯಕ್ತಿಗಳು ಕುಳಿತುಕೊಂಡಿದ್ದಾರೆ ಹಾಗ್ ಇಲ್ಲಿ ಒಬ್ಬ ವ್ಯಕ್ತಿಯು ಕಂಪ್ಯೂಟರ್ ನ ನೋಡ್ತಿರುವ ದೃಶ್ಯ ಕಾಣಬೋದಾಗಿದೆ.

ಈ ಟೊಮ್ಯಾಟಿನ ಗಿಡದಲ್ಲಿ ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುತ್ತಿರುವ ದೃಶ್ಯ ಕಾಣಬಹುದು.

ಮತ್ತು ಹಚ್ಚ ಹಸಿರು ಇರುವ ಗಿಡಗಳಿವೆ.

ಮತ್ತ ಇಲ್ಲಿ ಒಂದು ಹೊರಗಡೆ ಕಾರ್ ನಿಂತುಕೊಂಡಿರೊ ದೃಶ್ಯ ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ದೇವಸ್ಥಾನವು ಗುಡ್ಡದ ತುತ್ತ ತುದಿಗಿದೆ ಹಾಗು--

ಹಾಗು ಹಿಂದಗಡೆ ಹಚ್ಚ ಹಸಿರಾದಂತಹ ಗಿಡ ಮರಗಳು ನಾವು ಕಾಣಬಹುದಾಗಿದೆ.

ಮತ್ತು ಹಿಂದಗಡೆ ದೊಡ್ಡ ದೊಡ್ಡ ಒಂದು ಗ್ರಾಮವು ಸಹ ನಮಗೆ ಕ--

ಹಾಗು ಹೊರಗಡೆ ಒಬ್ಬ ಮಹಳೆಯು ಕೈಯನ್ನು ಮುಗದುಕೊಂಡು ನಿಂತಿರೋ ದೃಶ್ಯ ನಾವು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಬ್ಯಾಂಕ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಮುಂದ್ಗಡೆ ಹಲವಾರು ಬೈಕ್ ಸ್ಕೂಟಿ ಗಳು ನಿಂತುಕೊಂಡಿವೆ.

ಮತ್ತು ಚಿಕ್ಕದಂತಹ ಅಂಗಡಿಯನ್ನು ನೋಡಬಹುದು ಮತ್ತು ಇಲ್ಲಿ ಒಂದು --

ಹಾಗು ಈ ಹೊಳೆಯು ಹರಿಯುತ್ತಿದೆ ಮತ್ತಿಲ್ಲಿ ಬಟ್ಟೆ ಹೊಗೆಯಲು ಆರು ಬಂಡೆಗಳನ್ನು ಕಾಣಬಹುದಾಗಿದೆ.

ಮತ್ತು ಇಲ್ಲಿ ಒಂದು ಬ್ರಿಡ್ಜ್ ಅನ್ನು ನೋಡಬಹುದು.